ಇದೊಂದು ಪಾರ್ಕ್ ಇನ ರೀತಿಯಲ್ಲಿದ್ದು ಪಾರ್ಕ್ ನೋಡಲು ತುಂಬಾ ಚೆನ್ನಾಗಿ. ಇತರವಾದ ಪಾರ್ಕ್ ಆಗಿದ್ದು ಗಿಡ ಮರಗಳಿಂದ ಕೂಡಿದ್ದು ನೋಡಿರುದು ಕಾಣಿಸುತ್ತಾಯಿದೆ. ನೋಡಲು ತುಂಬಾ ಚೆನ್ನಾಗಿ ತುಂಬಾ ದೊಡ್ಡದಾಗಿ ಕಾಣಿಸುತ್ತಾ --

ಇದೊಂದು ತುಂಬಾ ಎತ್ತರವಾದ ಕಟ್ಟಡವಾಗಿದ್ದು ಇದು ನೋಡಲು ತುಂಬಾ ಚಂದ ಈ ಕಟ್ಟಡ ತುಂಬಾ ಸ್ಪೆಶಲ್ ಆಗಿ ಕಾಣಿಸುತ್ತಾಯಿದೆ ಸುತ್ತ ಮುತ್ತ ಎತ್ತರವಾದ ಕಟ್ಟಡಗಳಿಂದ ಕೂಡಿದ್ದು ನೋಡಲು ತುಂಬಾ ಚನ್ನಾಗಿದೆ ಇನ್ನು ಕಟ್ಟಡ ಕಂಪ್ಲೀಟ್ ಆಗಿಲ್ಲ ನೋಡಲು ತುಂಬಾ ಚೆನ್ನಾಗಿ --

ಒಂದು ಸುತ್ತಲು ಒಂದು ಆಟೋ ಗಳಿಂದ ಕುಡಿದ ಸುತ್ತಲೂ ಗಿಡ ಮರಗಳಿಂದ ಕೂಡಿದ ಲೈಟ್ ಕಂಬಗಳಿಂದ ಕೂಡಿದ ಇವೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾಯಿದೆ. ತುಂಬಾ ಎತ್ತರವಾಗಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾಯಿದೆ ಇದು --

ಒಂದು ದೊಡ್ಡದಾದ ಎತ್ತರವಾಗಿ ದೊಡ್ಡದಾದ ದಿನಸಿ ಅಂಗಡಿಯಾಗಿದೆ ದಿನಸಿ ಅಂಗಡಿ ನೋಡಲು ತುಂಬಾ ಚೆನ್ನಾಗಿದೆ ಕಲರ್ ಫುಲ್ ಆಗಿದೆ ವೆರೈಟಿ ವೆರೈಟಿ ಆಗಿ --

ಇದೊಂದು ಸ್ಟೇಟ್ ಬ್ಯಾಂಕ್ ಆಗಿದೆ ಈ ಸ್ಟೇಟ್ ಬ್ಯಾಂಕ್ ನೋಡಲು ತುಂಬಾ ಚೆನ್ನಾಗಿದ್ದು ನೋಡಲು ತುಂಬಾ ಸ್ಪೆಷಲ್ ಆಗಿ ಕಾಣಿಸುತ್ತಾಯಿದೆ. ಸ್ಟೇಟ್ ಬ್ಯಾಂಕ್ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿರುವ ಸ್ಟೇಟ್ ಬ್ಯಾಂಕ್ ಆಗಿದೆ. ನೋಡಲು ತುಂಬಾ ಚೆನ್ನಾಗಿದೆ ಸ್ಟೇಟ್ ಬ್ಯಾಂಕ್ .

ಇದೊಂದು ನೋಡಲು ತುಂಬಾ ಚನ್ನಾಗಿರುವ ಕೂಡಿರುವ ನೋಡಲು ತುಂಬಾ ಚನ್ನಾಗಿರುವ ಆ ಆಮ್ ಇದೊಂದು ಶೋ ರೂಮ್ ಆಗಿದ್ದು ಶೋ ರೂಮ್ ನೋಡಲು ತುಂಬಾ ಚನ್ನಾಗಿದ್ದು ಕಲರ್ ಫುಲ್ ಆಗಿದ್ದು ಕಲರ್ ಕಲರ್ ಬಟ್ಟೆಗಳಿಂದ ಕೂಡಿದೆ.

ಇದು ತುಂಬಾ ದೊಡ್ಡದಾದ ಎತ್ತರವಾದ ಕಟ್ಟಡಗಳಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ ದೊಡ್ಡದಾದ ಕಟ್ಟಡಗಳಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ.

ಕೋಳಿಯ ಶೋ ರೂಮ್ ಕೋಳಿಯ ಫಾರ್ಮ್ ಆಗಿದೆ ವೆರೈಟಿ ವೆರೈಟಿ ಯಾದ ಕೊಳಿಗಳು ಇಲ್ಲಿವೆ ತುಂಬಾ ಚೆನ್ನಾಗಿರುವ ಕೊಳಿಗಳು ತುಂಬಾ ಚೆನ್ನಾಗಿ ತುಂಬಾ ದೊಡ್ಡದಾದ ಕೊಳಿಗಳು .

ಇದು ಒಂದು ತುಂಬಾ ದೊಡ್ಡದಾಗಿ ಕಾಣಿಸಿತ್ತಾಯಿದೆ ಅದನ್ನ ತುಂಬಾ ಚೆನ್ನಾಗಿದ್ದು ಇದೊಂದು ನೊಡಲು ತುಂಬಾ ಚೆನ್ನಾಗಿದೆ ಮ್ಯಾಟು ಗಳಿಂದ ಕುಡಿದ್ದು ಮ್ಯಾಟು ನೊಡಲು ತುಂಬಾ ಚೆನ್ನಾಗಿದೆ .

ಇದೊಂದು ಸೂರ್ಯನ ಬೆಳಕು ನೋಡುವ ರೀತಿಯಲ್ಲಿತ್ತು ತುಂಬಾ ಚೆನ್ನಾಗಿ ಸೂರ್ಯನ ಬೆಳಕು ಪ್ರಕಶಮಾನವಗಿ ಚಿಮ್ಮುತ್ತಾ ಇತ್ತು .

ಹಾ ತುಂಬಾ ಸ್ಪೆಷಲ್ ಆಗಿತ್ತು ತುಂಬಾ ಎತ್ತರವಾದ ಕಟ್ಟಡ ನೊಡಲು ತುಂಬ ಚೆನ್ನಾಗಿ ಕಾಣಿ --

ಇದೊಂದು ತುಂಬಾ ದೊಡ್ಡದಾಗಿ ಕಾಣಿಸುತ್ತಾ ಇದೆ ಸುತ್ತಲುಗಿ ಗಿಡಮರಗಳಿಂದ ಕುಡಿದ್ದು ಪಾರ್ಕ ನ ರಿತುಯಲ್ಲಿದ್ದು ನೊಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿರುವ ಪಾರ್ಕ ನೊಡಲು ತುಂಬಾ ಚೆನ್ನಾಗಿ ಕಾಣಿ --

ಇದೊಂದು ಸುತ್ತಲು ಇದರಿಂದ ಕೂಡಿದ್ದು ತುಂಬಾ ಚನ್ನಾಗಿ ಕಾಣಿಸುತ್ತಿದೆ ಇದೊಂದು ವಾಷಿಂಗ್ ಮಷಿನ್ ಆಗಿದುವು ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತಿದೆ.

ತುಂಬಾ ದೊಡ್ಡದಾಗಿ ಎತ್ತರವಾಗಿ ಕಾಣಿಸುತ್ತಿದ್ದು ಅವದರಿಂದ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾಯಿದೆ ಇದು .